ಮತ್ತು ಮುಂದೆ ಐಸ್ಕ್ರೀಮ್ ಬಾಕ್ಸ್ ಇದೆ ಎರಡು ಇದ್ರು ಮುಂದೆ ಒಂದು ಕೆಂಪು ಕಲರ್ ಮತ್ತೇ ಹಳದಿ ಕಲರ್ ಐಸ್ಕ್ರೀಮ್ ಬಾಕ್ಸ್ ಇದೆ.

ಇದು ಒಂದು ಮಲ್ಟಿ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಆಗಿದೆ.

ಪಾರ್ಕುಗಳನ್ನು ಮಾಡ್ ಪಾರ್ಕ್ ಮುಂದ್ ಮಾಡಲಾಗಿದೆ ಮತ್ತು ರೋಡ್ ಇದೆ ಇಲ್ಲಿ--

ಮತ್ತು ಅಲ್ಲಿ ಫ್ಯಾನಿದೆ ಮತ್ತು ಒಂದು ಎ_ಸಿ ಇದೆ ಇಲ್ಲಿ ಸ್ಕರ್ಟನ್ ಗಳನ್ನು ಹಾಕಲಾಗಿ--

ಇದರ ಇದರ ಮುಂದೆ ಇಲ್ಲಿ ಹಲವಾರು--

ಇದು ಒಂದು ಬುಕ್ ಮಾರುವ ಅಂಗಡಿಯಾಗಿದೆ ಈ ಬುಕ್ ಗಳು ಮೆಡಿಕಲ್ ಗೆ ಸಂಬಂಧ ಪಟ್ಟ ಬುಕ್ ಗಳಾಗಿವೆ ನಂತ್ರ ಇಲ್ಲಿ ಬೋರ್ಡ್ ಬೋರ್ಡಿನ ಮೇಲೆ--

ಕೂತಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಕೂತಿದ್ದಾನೆ ನಂತರ--

ಒಂದು ತಟ್ಟೆಯಲ್ಲಿ ಬಿರಿಯಾನಿ ಯನ್ನು ಹಾಕಲಾಗಿದೆ ಮತ್ತು ಅದರಲ್ಲಿ ಚಿಕನ್ ಪೀಸ್ ಗಳಿವೆ ನಂತರ --

ಒಂದು ಡ್ರೆಸ್ ಶಾಪ್ ಆಗಿದೆ ಇಲ್ಲಿ--

ಇದಕ್ಕೆ ಒಂದು ಗಂಡು ಒಂದು ಗೊಂಬೆಯನ್ನು ಇಟ್ಟಿದ್ದಾರೆ ಮತ್ತು ಇನ್ನೊಂದು ಕಡೆ ಹೆಣ್ಣು ಗೊಂಬೆಯನ್ನು ಇಟ್ಟಿದ್ದಾರೆ ನಂತರ ಹಿಂದುಗಡೆ --

ಫ್ಯಾನ್ ಗಳನ್ನು ಹಾಕಲಾಗೆದೆ ಮತ್ತು ಬಲ್ಬ್ ಗಳನ್ನು ಇಲ್ಲಿ ಹಾಕಲಾಗಿದು.

ಒಳಗಡೆ ಇನ್ನಿತರ ಡ್ರೆಸ್ ಗಳು ಇಲ್ಲಿ ಇವೆ.

ಇದು ಒಂದು ಕೆರೆಯಾಗಿದೆ ಮತ್ತು ಇದು ಇಲ್ಲಿ ಸೂರ್ಯಾಸ್ತ ಆಗೋ ಒಂದು ಸಮಯವಿದೆ ಮತ್ತು ಮೇಲ್ಗಡೆ ಹೊಗೆ ಬರುತ್ತಿದೆ.

ಮೇಲ್ಗಡೆ ತಗಡಿನಿಂದ ಇದನ್ನು ಮಾಡಲಾಗಿದೆ ಮತ್ತು ಅಲ್ಲಿ ಕೈ ತೊಳೆಯಲು ವಾಶ್ ರೂಮನ್ನು ಇವೆ.

ಇದು ಒಂದು ಬುಕ್ ಮಾರುವ ಅಂಗಡಿ ಆಗಿದೆ ಇಲ್ಲಿ--

ವ್ಯವ್ ಡ್ರಮ್ ಅನ್ನು ಬಾರಿಸುತ್ತಿದ್ದಾರೆ ನಂತರ ದೂರದಲ್ಲಿ ಗಿಡಗಳಿವೆ ಮತ್ತು ಇದನ್ನು ಈ ಮೆರವಣಿಗೆಯನ್ನು ಎಲ್ಲರು ನಿಂತು ನೋಡುತ್ತಿದ್ದಾರೆ.

ಮೆಟೀರಿಯಲ್ಸ್ ಗಳಿವೆ ನಂತರ ಇಲ್ಲಿ ಜಾರುವ ಬಂಡೆಗಳಿವೆ ಮತ್ತು.

ಈ ಸುತ್ತಲೂ ಅನೇಕ ಗಿಡಗಳಿವೆ ಮತ್ತು ಈ ಜಾರ್ವೋದಲ್ಲಿ ಒಂದು ಸ್ವಿಮ್ಮಿಂಗ್ ಫೂಲ್ ಕೂಡ --

ಹೆಣ್ಣುಗಳಿವೆ ಮತ್ತು ಕಿತ್ತಳೆ ಹಣ್ಣುಗಳಿವೆ ಮತ್ತು ಇಲ್ಲಿ ಸೇಬು ಹಣ್ಣುಗಳು ಮತ್ತು--

ಇಲ್ಲಿ ಒಂದು ಲಾರಿ ನಿಂತಿದೆ ಈ ಲಾರಿ ಯ ಮೇಲೆ ಶ್ರೀ ಶಾಂಬಶಿವ ಮಿಲ್--

ಬರೆದಿದೆ ನಂತರ ಈ ಲಾರಿಯ ಹಿಂದೆ ಇಬ್ಬರು ಒಬ್ಬ ವ್ಯಕ್ತಿ ಕೂತಿದ್ದಾನೆ.

ಮತ್ತು ಇದರ ಹಿಂದೆ ತಗಡಿನಿಂದ ಮಾಡಿದಂತಹ ಒಂದು ಶೆಡ್ ಇದೆ.

ಆ ಊಟ ಮಾಡುವ ಪಂಕ್ತಿಯಲ್ಲಿ ಕುಂತಿದ್ದಾರೆ.

ಉಗುರ್ಬತ್ತಿ ಇವೆ ಮತ್ತು ಊದಿನ ಕಡ್ಡಿ ಚೂರ್ ಚೂರ್ ಕಡ್ಡಿ ನೆಕ್ಸ್ಟ್ --

ತೂ ಇಲ್ಲಿ ಒಂದು ದೊಡ್ಡ ಹಡಗು ಇದೆ.

ಇದು ಒಂದು ರೈಲ್ವೆ ಸ್ಟೇಷನ್ ಏರಿಯಾ ಆಗಿದೆ ಇಲ್ಲಿ ಅನೇಕ ಹಲವಾರು ಜನಗಳು ನಿಂತಿದ್ದಾರೆ.

ಕುರ್ಚಿಗಳಿವೆ ನಂತರ ಇಲ್ಲಿ ಟೇಬಲ್ ಗಳಿವೆ ಮತ್ತು ಒಂದು ಟೇಬಲ್ ನಲ್ಲಿ--

ನಾಲ್ಕು ಜನ ವ್ಯಕ್ತಿಗಳ್ ಕೂತಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಅನೇಕ ದೇವರುಗಳು ಇವಿ ಇವು ಇಲ್ಲಿವೆ.

ತ್ತು ಇಬ್ಬರು ವ್ಯಕ್ತಿಗಳು ಬ್ಯಾಗನ್ನು ಹಾಕಿಕೊಂಡು ನಿಂತಿದ್ದಾರೆ.

ಪ್ಯಾಂಟ್ ಮತ್ತು ಶರ್ಟ್ ಹಾಕಿಕೊಂಡು ನಿಂತಿದ್ದಾರೆ.

ಮತ್ತು ಅದರ ಮೇಲೆ ಒಂದು ದೊಡ್ಡ ಲೈಟ್ ಅನ್ನು ಇಡಲಾಗಿದೆ.